ಈ ಒಂದ್ ಚಿತ್ರದಲ್ಲಿ ನಾವು ನೀರು ಹರಿತಿಯಿರುದನ್ನಮತ್ತ ಒಂದು ಸೇತುವೆನಾ ಸುತ್ತಮುತ್ತ ಹಸಿರು ಗಿಡಗಳನ್ನಾ ನೋಡಬಹುದು . ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಒಂದು ಮನೆ ಕೂಡ ಇದೆ ಇಲ್ಲಿ.

ಈ ಚಿತ್ರವನ್ನ ನೋಡ್ತಾ ಇದ್ರೆ ಇದು ಒಂದು ಬುಕ್ ಸ್ಟಾಲ್ ಅಂತ ಅನ್ನ್ಸುತ್ತೆ ಇಲ್ಲಿ ಎಲ್ಲಾ ತರವಾದಂತ ಬುಕ್ಸ್ ಗಳು ಎಕ್ಸರ್ಸೈಜ್ಗಳು ನೋಟ್ಸ್ ಗಳು ಪೆನ್ಗಳು --

ಈ ಒಂದು ಚಿತ್ರದಲ್ಲಿ ನಾವು ಒಂದು ಜಲಪಾತವನ್ನ ನೋಡತಾಯಿದ್ದೀವಿ. ನೀರು ಮೇಲಿಂದ ಧುಮುಕ್ತಾ ಇದೆ. ಸುತ್ತ ನೋಡು ದ್ರೆ--